ಜಿಮ್ ಅಂತ ಈಗ ಗುರುತಿಸಲಾಗಿದೆ ಅಂದರೆ ಐಕಾನಿಕ್ ಫಿಟ್ನೆಸ್ ಎಂಬ ಒಂದು ಆಕರ್ಷಕವಾಗಿದ ನೇಮ್ ಬೋರ್ಡ್ ನೇಮ್ ಫಲಕವನ್ನು ಕಾಣಬಹುದು.

ಒಂದು ಬೀರು ರೀತಿ ಮತ್ತು ಅದರಲ್ಲಿ ಟಿ_ವಿ ಸಹ ಇದೆ.

ತುಂಬಾ ಸುಂದರವಾಗಿ ಬೆಡ್ ಅನ್ನು ಅಲ ಅಲಂಕರಿಸಿದ್ದಾರೆ ಅಲ್ಲಿ ಮೂರು ಬೆಡ್ ಶೀಟ್ ಗಳನ್ನು ಕಾಣಬಹುದು.

ಇದರಲ್ಲಿ ಸುತ್ತ ಮುತ್ತ ಮರಗಿಡಗಳನ್ನು ಸಹ ಕಾಣಬಹುದು ಈ ನೀರಿನ ಬಣ್ಣವು ತುಂಬ ಆಕರ್ಷವಾಗ್ ಬಿಳಿ ಬಣ್ಣದಲ್ಲಿ ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಗಮನಿಸುವುದು ಒಂದು ತರಕಾರಿ ಅಂಗಡಿಯಾಗಿದೆ.

ಇನ್ನೊಬ್ಬರ ಸ್ಕೂಟಿಯ ಮೇಲೆ ನಿಂತು ಮಾತನಾಡುತ್ತೆ ಇನ್ನೊಬ್ಬರು.

ಇಲ್ಲಿ ನಾವು ಕಾಣಬಹುದು ಹಲವಾರು ವಿಭಿನ್ನ ಆ ಜೊತೆಯ ಬಟ್ಟೆಗಳನ್ನು--

ಕಲ್ಲು ಬಂಡೆಗಳನ್ನು ನಾವು ಅಲ್ಲಿ ಸುಲಭವಾಗಿ ಕಾಣಬಹುದು.

ನಾವು ಈ ಅದ್ಭುತ ಚಿತ್ರದಲ್ಲಿ ಒಂದು ಸುಂದರವಾದ ವ್ಯೂ ವನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿದರೆ ಕಾಶಿ ವಿಶ್ವನಾಥ ಟೆಂಪಲ್ ವಾರಣಾಸಿಯಲ್ಲಿರುವ ಹಾಗೆ ಕಾಣುತ್ತಿದೆ.

ಇದು ಒಂದು ಸೀ ಫುಡ್ ಸೆಂಟರ್ ಆಗಿದೆ ಅಂದ್ರೆ ಸಮುದ್ರದಿಂದ ತರಲಾಗುವ ಅನೇಕ ಬಗೆಯ ಮಾಂಸಹಾರ ಪದಾರ್ಥಗಳನ್ನ ಇಲ್ಲಿ ದೊರಕುತ್ತದೆ.

ಈ ಚಿತ್ರವನ್ನು ಗಮನಿಸಿರೆ ಇದು ಬಹುತೇಕವಾಗಿ ಇದು ಒಂದು ಕಂಪನಿ ಆಗಿರಬಹುದು.

ಇದರ ಹಿಂದೆ ಒಂದು ಹೂವಿನ ರೀತಿಯಲ್ಲಿ ಫ್ಲವರ್ ಅನ್ನು ಅಳವಡಿಸಲಾಗಿದೆ.

ಹಿಂದ್ಗಡೆ ಬೆಳೆಗಳು ಕಾಳುಗಳನ್ನು ಸಹ ಕಾಣಬಹುದಾಗಿದೆ.

ಅದರ ಮುಂದೆ ಸಹ ನಾವು ರೈನ್ ಗಳ ರೂಪದಲ್ಲೂ ಸಹ ಕಾಣಬಹುದಾಗಿದೆ ಸುತ್ತಲು ಮರಗಳಿಂದ ಈ ಕಾಂಪೌಂಡ್ ಒಳಗೆ ಆವರಿಸಲಾಗಿದೆ.

ಇದರ ಹಿಂದೆ ಒಂದು ಗೋಡೆಯನ್ನು ಸಹ ನಾವು ಕಾಣಬೌದು.

ಬಹುತೇಕ ಜಿಮ್ ನ ಮೂಲ ಸಾಮಾಗ್ರಿಗಳು ಇಲ್ಲಿವೆ.

ಬೇಕರಿ ಯ ಒಳಗಡೆ ಸ್ವೀಟ್ ತಿಂಡಿ ತಿನಸುಗಳನ್ನು ಮಾಡಲಾಗಿದೆ ಅಲ್ಲಿ ಬೇಕರಿ ಒಳಗೆ ಲೈಟ್ ಗಳನ್ನು ಹಾಕಲಾಗಿದೆ.